ಇದೊಂದು ಕೆ.ಮ್.ಫ್.ಸಿ. ಅನ್ನೋ ಒಂದು ಪಾರ್ಕ್ ಇದು ಒಂದು ದೊಡ್ಡ ಫಾರೆಸ್ಟ್ ಕೂಡ ಹೌದು. ಈ ಕಡೆ ಒಂದು ಹೈವೇ ರೋಡ್ ಇದೆ. ಅಲ್ಲಿ ಏನೇನೋ ಬರೆದಿದ್ದಾರೆ ಈ ಕಡೆ ತುಂಬಾ ಮರಗಳು ಇದಾವೆ ಗಿಡಗಳು ಇದೆ.

ತುಂಬಾ ಜನ ಬಾಯ್ಸ್ ಇದ್ದಾರೆ ಸ್ವಲ್ಪ ಸುತ್ತ ಮುತ್ತ ಕಾಡ್ ಟೈಪ್ ಕಾಣುಸ್ತೈದೆ ತುಂಬಾ ಜನ ಸೇರಿದರೆ ಕೂಡ.

ಇದು ಇಲ್ಲಿ ಒಂದು ಯಾವುದೋ ಮಸೀದಿ ತರ ಕಾಣಿಸ್ತಿದೆ. ಇಲ್ಲಿ ಮುಸಲ್ಮಾನರಿಗೆ ಒಂದು ಪ್ರೇಕ್ಷಣೀಯ ದೇವಸ್ಥಾನ ಅಂತ ಕೂಡ ಹೇಳಬಹುದು. ಇಲ್ಲೆಲ್ಲಾ ಮರಗಳು ಇವೆ ಆ ಕಡೆ ಒಂದು ಸ್ಟ್ಯಾಂಡ್ ಇದೆ.